ಇದು ಒಂದು ಆಟದ ಮೈದಾನವಾಗಿದ್ದು ಯಾವುದು ಒಂದು ಆ ಆಟದ ಸಂದರ್ಭವನ್ನು ವೀಕ್ಷಕರು ಗಮನಿಸುತ್ತಿರುವ ದೃಶ್ಯವನ್ನು ನಾವು ನೋಡಬಹುದಾಗಿದೆ

ನಾವು ಈ ದೃಶ್ಯ ದಲ್ಲಿ ಈವಾಗ ತಾನೇ ನಿರ್ಮಾಣವಾಗುತ್ತಿರುವ ಕಟ್ಟಡದ ನಿರ್ಮಾಣವಗದ ದೃಶ್ಯವನ್ನು ಕಾಣುತ್ತಿದ್ದೇವೆ.

ಇಲ್ಲಿ ನಾವು ಒಂದು ಕಚೇರಿಯನ್ನು ಕಾಣುತ್ತಿದ್ದೇವೆ ಇಲ್ಲಿ ಎಲ್ಲ ರೀತಿಯ ಒಂದು ಪ್ರಯೋಜನಕಾರಿಗಳನ್ನು ನಾವು ಉಪಯೋಗಿಸಿಕೊಳ್ಳಬಹುದು ಹಾಗೂ--

ಆ ಕಟ್ಟಡ ನಿರ್ಮಾಣವು ಯಾವ ರೀತಿಯಲ್ಲಿದೆ ಹಾಗೂ ಇಲ್ಲಿನ ಬ್ರಿಡ್ಜ್ನ ರೀತಿಯಲ್ಲಿರುವ ಒಂದು ಎರಡು ಕಂಬಗಳಿಂದ ನಿರ್ಮಿತವಾಗಿರುವ ಒಂದು ದೃಶ್ಯವು ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ಕಾಣಬಹುದಾಗಿದೆ. ಹಾಗೂ ಇಲ್ಲಿನ ಸ್ವಚ್ಛತೆಯೂ ಕೂಡ ತುಂಬಾ ಚೆನ್ನಾಗಿದೆ.

ಇದು ಆಹ್ ಮಣ್ಣಿನಿಂದ ಮಾಡಿರುವಂತಹ ಮಡಿಕೆಗಳನ್ನು ಮಡಿಕೆಗಳ ರೂಪಗಳಾಗಿವೆ. ಈ ಮಡಿಕೆಗಳು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉತ್ತಮವಾದ --